ಯೋಗವು ಮಾಡುತ್ತಿದ್ದಾರೆ ಧನ್ಯವಾದ .

ಮಳೆ ಸುರಿದಾಗ ಈ ನೀರು ಜಲಪಾತದ ಮೂಲಕ ನದಿಗಳಿಗೇ ಹರಿಯುತ್ತದೆ ಇದನ್ನು ನೋಡಲು ತುಂಬ ರಮಣೀಯವಾಗಿ ಸುಂದರವಾಗಿ ಕಾಣ --

ಇಲ್ಲಿ ಹಚ್ಚ ಹಸಿರಾದ ಮರಗಳು ಕಾಣಿಸ್ತಾಯಿದೆ ಧನ್ಯವಾದ .

ಇದು ನೋಡಲಿಕ್ಕೆ ತುಂಬಾ ಸುದಾರವಾಗಿ ಹಾಗಿ ಚನ್ನಾಗಿ ಇದೆ. ಪ್ರಾಕೃತಿ ಸೌಂದರ್ಯ ಇಲ್ ಕಾಣಸ್ತಾಯಿದೆ. ಧನ್ಯವಾದ್.

ಇದು ಸೈನ್ಸ್ ಎಕ್ಸಿಬಿಷನ್ ನ ಚಿತ್ರವಾಗಿದೆ ಇದು ಸೈನ್ಸ್ ಕ್ಲಾಸ್ ನ ಬಯಾಲಜಿ ಈ ರೀತಿಯಲ್ಲಿ ಕ್ಲೀನ್ ಮಾಡಿರ್ತಕ್ಕಂತ ಚಾರ್ಟ್ಗಳು ಗೊಂಬೆಗಳೆಲ್ಲಾ ಕಾಣುಸ್ತಾ ಇದೆ.